ಹಾಗೂ ಇಲ್ಲಿ ಒಂದು ಆಫೀಸ್ ಕೂಡ ಇದೆ.

ಇಲ್ಲಿ ಒಂದು ಬುಕ್ ಸ್ಟಾಲ್ ಇದೆ ಬುಕ್ ಸ್ಟಾಲ್ ನ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಪುಸ್ತಕಗಳನ್ನು ಇಕ್ಕಿದ್ದಾರೆ.

ಮತ್ತು ಇಲ್ಲಿ ಒಳಗಡೆ ಬಹಳಷ್ಟು ಲೈಟ್ ವನ್ನು ಹಚ್ಚಿದ್ದಾರೆ.

ಮತ್ತು ಅಂಗಡಿಯ ಮುಂದೆ ಒಂದು ಕರೆಂಟಿ ನ ಕಂಬ ಕೂಡ ಇದೆ.

ಹಾಗೂ ಇಲ್ಲಿ ಬಹಳಷ್ಟು ಮನುಷ್ಯರು ಓಡಾಡುತ್ತಿದ್ದಾರೆ ಮತ್ತು ಇಲ್ಲಿ ಬಹಳಷ್ಟು ಹುಲ್ಲು ಕೂಡ.

ಇಲ್ಲಿ ಒಂದು ಪರಿಯತನ ಸ್ಥಳವಿದೆ ಇಲ್ಲಿ ಬಹಳಷ್ಟು ಸುಂದರವಾದ ಚಿತ್ರವನ್ನು ಪ್ರದರ್ಶಿಸಿದ್ದಾರೆ.

ಇಲ್ಲಿ ಬೆಟ್ಟ ಪ್ರದೇಶ್ ಇದೆ ಹಾಗೂ--

ಮತ್ ಇಲ್ಲಿ ಕರೆಂಟಿನ ವೈಯರ್ಸ್ ಕೂಡ ಇವೆ.

ಮತ್ತು ಇಲ್ಲಿ ಒಂದು ವೈ ವೇಯಿಂಗ್ ಮಷೀನ್ ಕೂಡ ಇದೆ.

ಹಾಸ್ಟೇಲಿನ ಸುತ್ತಮುತ್ತ ಬಹಳಷ್ಟು ಗಿಡ ಮರಗಳಿವೆ.

ಹಾಗೂ ಇಲ್ಲಿ ಗ್ರೌಂಡ್ ಒಳಗಡೆ ಬಹಳಷ್ಟು ಕುರ್ಚಿವನ್ನು ಹಾಕಿದ್ದಾರೆ.

ಇಲ್ಲಿ ಒಂದು ಅಂಗಡಿ ಇದೆ ಅಂಗಡಿಯ ಒಳಗಡೆ ಬಹಳಷ್ಟು ರ್ಯಾಕುಗಳಿವೆ.

ಉಂಡ ಒಳಗಡೆ ಬಹಳಷ್ಟು ಮಕ್ಕಳನ್ನು ಆಟವನ್ನು ಅಡ್ಲಾತಿದಾರೆ.

ಇಲ್ಲಿ ಒಂದು ಜೀಮ ಸೆಂಟರ್ ಇದೆ ಜೀಮ ಸೆಂಟರ್ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ --

ವೆ ಹಾಗೂ ಸುತ್ತ ಮುತ್ತ ಅಂಗಡಿಗಳಿವೆ ಇಲ್ಲಿ ಒಬ್ಬ ಮನುಷ್ಯನು ಕುಂತಿದ್ದಾನೆ.

ಎ_ಟಿ_ಎಂ ಮುಂಭಾಗದಲ್ಲಿ ಬಹಳಷ್ಟು ಮನುಷ್ಯರು ಲೈನಿನಲ್ಲಿ ನಿಂತಿದ್ದಾನೆ.

ಚಾವ್ಲ ಹಾರ್ಡ್ವೇರ್ ಅಂತ ಇಲ್ಲಿ ಒಂದು ಬ್ಯಾನರ್ ಕೂಡ ಹಚ್ಚಿದ್ದಾರೆ.

ಹಾಗು ಇಲ್ಲಿ ಬಹಳಷ್ಟು ವಿವಿಧ ಪ್ರಕಾರದ ಬ್ಯಾನರ್ ವನ್ನು ಹಚ್ಚಿದ್ದಾರೆ ಇಲ್ಲಿ ಟೇ ಬಾಟಲ್ ಕೂಡ ಇದೆ.

ದೇವಾಲಯ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಹೂವ ಹಚ್ಚಿ ಡೆಕೋರೇಷನ್ ವನ್ನು ಮಾಡಿದ್ದಾರೆ.

ಇಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿ ಹೆಸರು ಅನ್ಮೊಲ್ ನೋಟ್ ದಹಿ ಗೀ ಪನ್ನೀರ್.

ಇಲ್ಲಿ ಒಂದು ಅಂಗಡಿ ಇದೆ ಅಂಗಡಿಯ ಹೊರಗಡೆ ಬಲೂನ ಅಚ್ಚಿ ಡೆಕೊರೇಷನ್ ವನ್ನು ಮಾಡಿದಾರೆ.

ಹಾಗು ಇಲ್ಲಿ ಬಹಳಷ್ಟು ಲೈಟು ಗಳಿವೆ ಇಲ್ಲಿ ಹೂವ ಹಚ್ಚಿ ಡೆಕೋರೇಷನ್ ವನ್ನು ಮಾಡಿದ್ದಾರೆ.

ಇಲ್ಲಿ ಎರಡು ಗ್ಯಾಸ್ ಸಿಲಿಂಡರ್ಗಳಿವೆ ಹಾಗು ಇಲ್ಲಿ ಕರಂಟಿನ ಬೋರ್ಡು ಕೂಡ ಇದೆ ಇಲ್ಲಿ ಒಂದು--

ಹಾಗು ಇಲ್ಲಿ ಒಂದು ಫ್ರಿಡ್ಜ್ ಇದೆ ಫ್ರಿಡ್ಜಿನ ಮೇಲೆ ನೀರನ ಬಾಟಲುಗಳಿವೆ.

ಅಂಗಡಿ ಹೆಸರು ಎಚ್_ಎಂ_ಐ ಎಲೆಕ್ಟ್ರಿಕಲ್ ಹೋಂ ಅಪ್ಲಿಕೇಶನ್ ಅಂತ ಇಲ್ಲಿ ಒಂದು ಬ್ಯಾನರ್ ಕೂಡ ಹಚ್ಚಿದ್ದಾರೆ.

ಹಾಗು ಇಲ್ಲಿ ಗೋಡೆಗೆ ಮೇಲೆ ಒಂದು ಎಲೆಕ್ಟ್ರಿಕಲ್ ಮೀಟರ್ ವನ್ನು ಹಚ್ಚಿದ್ದಾರೆ.

ಪರಾಟ್ ಕೂಡಾ ಇಕ್ಕಿದ್ದಾರೆ ಕ್ಯಾರೆಟ್ ಒಳಗಡೆ ಪಕ್ಷಿಗಳಿಗಿ ತಿನ್ನಲಾಕ ವಸ್ತುಗಳನ್ನು ಇಕ್ಕಿದ್ದಾ--

ಇಲ್ಲಿ ಒಂದು ದೇವಸ್ಥಾನ್ ಇದೆ ಹರಿಹರ್ ಕ್ಷೇತ್ರ ಸೋನ್ ಪುರ್ ಮೇಳ ಅಂತ ಇಲ್ಲಿ ಒಂದು ಬ್ಯಾನರ್ ಕೂಡ ಹಚ್ಚಿದ್ದಾರೆ.